ಇಲ್ಲಿ ಫೋಟೋ ಕ್ಕೆ ಪೋಸ್ ಕೊಡುತ್ತಿರುವುದನ್ನು ಕಾಣಬಹುದು.

ಮುಂದ್ಗಡೆ ಎರಡು ಬೈಕ್ ಗಳು ನಿಂತಿದ್ದಾವೆ.

ಇದರ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಕಾಂಟ್ರಕ್ಷನ್ ನಡೆಯುತ್ತಿದೆ.

ಆಣೆಗಳನ್ನು ಮಾಡಿದ್ದಾರೆ ಇದು ನೋಡಲು ತುಂಬಾ ಸುಂದರವಾಗಿದೆ.

ಗುಡಿಯ ಮುಂದೆ ಒಂದು ಬೇವಿನ ಮತವ ಒಂದು ದೊಡ್ಡದಾದ ಗಿಡವನ್ನು ಕಾಣಬಹುದು.

ಇದರ ಮುಂದ್ಗಡೆ ನಿಲ್ ಗುಡ್ಡಕ್ಕೆ ಕಲ್ಲಿನ ಮೇಲೆ--

ಈ ಜಾರು ಬಂಡು ಕೆಂಪು ಬಣ್ಣವನ್ನು ಹೊಂದಿದೆ.

ಇಲ್ಲಿ ಒಂದು ವಾಷಿಂಗ್ ಮಷೀನ್ ಅನ್ನು ಕಾಣಬಹುದು.

ಪ್ಲೇ ವುಡ್ ಡೋರು ಮತ್ತು ಡಿಸೈನು ಗಳನ್ನು ಕಾಣಬೌದು.

ಈ ಪಾರ್ಕಿನ ಸುತ್ತಮುತ್ತಲು ದೊಡ್ಡ ಗಿಡಗಳನ್ನು ಕಾಣಬಹುದು.

ಇದರಲ್ಲಿ ಒಂದು ಫಂಕ್ಷನ್ ನೆಡದು ಹೋಗಿದೆ.

ಒಂದೇ ರೀತಿಯ ಗುಲಾಬಿ ಬಣ್ಣದ ಗಿಫ್ಟ್ ಅನ್ನು ಇಡುವುದನ್ನು ನೋಡಬಹುದು.

ಮತ್ತು ಒಬ್ಬ ವ್ಯಕ್ತಿ ನಿಂತುಕೊಂಡು ಹೇಳುತ್ತಿದ್ದಾನೆ.

ಎಲ್ಲರೂ ಒಂದು ಕಾಲಿನ ಮೇಲೆ ನಿಂತುಕೊಂಡು ಎರಡು ಕೈಯನ್ನು ಎತ್ತಿ ಸೂರ್ಯ ನಮಸ್ಕಾರ ಮಾಡುತ್ತಿದ್ದಾರೆ.

ಈ ಡಬಲ್ ಒನ್ ನೈನ್ ಆಗಿದೆ.

ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಕಾಣಬಹುದು.

ಮತ್ತಿಲ್ಲಿ ಒಂದು ಲೈಟ್ ಅನ್ನು ಕಾಣಬಹುದು.

ಈ ಜೇನ್ ತುಪ್ಪವು ಬಾಟಲಲ್ಲಿ ಮತ್ತು ಗಾಜಿನಲ್ಲಿ--

ಮಟ್ಟೆ ಆ ಕಲ್ಲು ಒಂದು ಸ್ಟಾಂಡ್ ಅನ್ನು ಅಳವಡಿಸಿದ್ದಾರೆ.

ಒಂದು ಹಣ್ಣಿನ ಗಿಡ ಹಣ್ಣಿನನ್ನು ಇಟ್ಟುಕೊಂಡು--

ಇದೊಂದು ಲೈವಿಂಗ್ ರೂಮ್ ಅಂತ ಹೇಳಬೊದು.

ಮತ್ತು ಇಲ್ಲಿ ಬರುವ ವ್ಯಕ್ತಿಗಳು ನಡೆದುಕೊಂಡು ಬರುವುದನ್ನು ಕಾಣಬಹುದು.